ಹಂಪೆ ಬುಟ್ರೆ ಇನ್ನು ಏನಿಲ್ಲ ನಮಗೆ ಹಂಪೆ ದೇವಸ್ಥಾನ ನೋಡಿರೋದು ನಾವ್ ಅವಾಗ ಇವಾಗ ಇನ್ನು ಭದ್ರ ಆಗಿ ಬಿತ್ತತೆ ತಮ್ಮ ಹಂಪೆ ಅವಾಗಿದ್ದಂಗೆ ಇರ್ಲಿಲ್ಲ ಈಗ ಎಲ್ಲ ಚೇಂಜ್ ಬಿಟ್ಟತೆ ತಿರುಪತಿ ತಿಮ್ಮಪ್ಪಂದೆ ಚೇಂಜ್ ಆಗೈತೆ.

ಆ ಬಸ್ ಗೆ ಹೋಗಿಲ್ಲ ನಾವು ಆ ಬಸ್ ನೇ ಇದ್ ಮಾಡಿಲ್ಲ ನಾವು ಯೂಸ್ ಮಾಡಿಲ್ಲ.

ಬಡ ವಾರಕ್ಕೋಟ್ ಬಿಟ್ವಿ ನಾವು ತೋಟಗಳಿದ್ವು ನಮ್ಮವು ತೋಟದಲ್ಲಿ ಬದುಕು ಮಾಡಕ್ .]

ಅವಾಗ ಇದ್ದಿಲ್ಲ ಹಂಗ ಅಲ್ಲೇ ಮನೆಯಾಗೆ ಎಲ್ಲ ಬಗೆಹರಿಸಿ ಕೊಂಡು ಬಿಡ್ತಿದ್ವಿ ನಾವು ಇವಾಗ ಹಿಂಗೈತೆ ವ .]

ಚೆನ್ನಾಗಿರ್ತತೇ ತಣ್ಣಗಿರ್ತತೇ ಇಲ್ಲೇ ಕೂಡಬೇಕು ಅನಿಷ್ಠತೆ ಮತ್ತೆ ಎದ್ದ್ ಬರ್ಬೇಕಂದ್ರೆ ಆಗಂಗಿಲ್ಲ.